ಶೂಸ್ ಹಾಕಿದ್ದಾರೆ ಕೈಯಲ್ಲಿ ಆಯಾ ಹಾರ ಹಿಡ್ಕೊಂಡಿದ್ದಾರೆ ಸಿಲ್ವರ್ ಕಲರ್ ವಾಚ್ ಹಾಕಿದ್ದಾರೆ .

ಇಲ್ಲಿ ಯಾವುದೋ ಫಂಕ್ಷನ್ ನೆಡಿತಾ ಇದೆ ಫಂಕ್ಷನ್ಸ್ ಲೆಲ್ಲ ಚೇರ್ ಎಲ್ಲಾ ಕೂತಿದ್ದಾರೆ ಇಲ್ಲಿ ಸೈಡಲ್ಲಿ ಎಲ್ಲೋ ಚೇರು ಮತ್ತು ವೈಟ್ ಶೀಟ್ಸ್ ಹಾಕಿರೋ ಚೇರ್ಸ್ ಇದೆ .

ಇಲ್ಲೋಬ್ರು ಸಿಸ್ಟರ್ ಮಕ್ಕಳೆಲ್ಲ ಕ್ರಾಫ್ಟ್ ಮಾಡೋದು ಹೇಗೆ ಅಂತ ನೋಡ್ತಾ ಇದ್ದಾರೆ ಇಲ್ಲೊಂದು ಪಿಂಕ್ ಕಲರ್ ಡ್ರಾಯಿಂಗ್ ಶೀಟ್ ಇದೆ ಮೂರು ಹೋಲ್ ಆಗಿದೆ ಮೂರ್ ಸರ್ಕಲ್ಸ್ ಇದೆ ಅಲ್ಲೊಂದು ಯಲ್ಲೋ ಕಲರ್ ಸಿಜರ್ ಇದೆ ಒಂದು ನೋಟ್ ಬುಕ್ ಇದೆ ಯೆಲ್ಲೋ ಕಲರ್ ಕಲರ್ ಶೀಟ್ ಇದೆ ಯೆಲ್ಲೋ ಕಲರ್ ಡ್ರೆಸ್ ಹಾಕಿದ್ದಾರೆ.

ಒಂದು ಆಟೋ ನಿಂತಿದೆ ಒಬ್ಬರು ಬೈಕ್ ಅಲ್ಲಿ ರೆಡ್ ಟಿ ಶರ್ಟ್ ಹಾಕಿ ನಿಂತಿದ್ದಾರೆ ಒಬ್ ಇಬ್ಬರೂ ಬ್ಯಾಗ ಹಾಕೊಂಡು ಹೋಗ್ತಾ ಇದ್ದಾರೆ ಅವ್ನ್ ಕಾಲಿಗೆ ಶೂ ಹಾಕೊಂಡಿದ್ದಾನೆ .

ಒಂದು ಎರಡು ಮೂರು ನಾಲ್ಕು ಐದು ಆರು ಟಾಂಗ ಗಾಡಿ ಅಲ್ಲೊಬ್ಬರು ಆಂಟಿ ಪಿಂಕ್ ಅಂಡ್ ಗ್ರೀನ್ ಸ್ಯಾರಿ ಹಾಕಿದ್ದಾರೆ.

ಎಲ್ಲಾ ಸಾಲಾಗಿ ಕೂತಿದ್ದಾರೆ ಪೆನ್ಸಿಲ್ ಎಲ್ಲಾ ಇಟ್ಕೊಂಡಿದ್ದರೆ ಕೈಯಲ್ಲಿ ಕತ್ತರಿ ಎಲ್ಲೋ ಕಲರ್ ಕತ್ತರಿ ಇಟ್ಕೊಂಡಿದರೆ ಡ್ರಾಯಿಂಗ್ ಶೀಟ್ ಕಟ್ ಮಾಡ್ತಿ ದಾರೆ ಆಹ್ ಆಹ್ ಆಹ್ ಒಂದ್ ಎರಡ್ ಮೂರು ನಾಲ್ಕ ಐದ್ ಆರು ಮಕ್ಳು ಕ್ಯಾಮರಾ ದಲ್ ಕಾಣಿಸ್ತಾ ಇದಾರೆ.